ಕಟ್ ಮಾಡಿ ಅದನ್ನು ತಿನ್ನೋ ಹಿಸಾಬಿನಲ್ಲಿ ಮಾರಾಟ ಮಾಡುತ್ತಾರೆ .

ರನ್ನಿಂಗ್ ನ್ನು ಮಾರ್ನಿಂಗ್ ಡೈಲಿ ರನ್ನಿಂಗ್ ಮಾಡೋದು ಒಳ್ಳೇದಾಗುತ್ತದೆ ಹೇಳಬಹುದು ದೊಡ್ಡದು ಗ್ರೌಂಡ್ ಇದೆ ರನ್ನಿಂಗ್ ಮಾಡ್ಲತ್ತಿದ್ದಾರೆ ಮಾರ್ನಿಂಗ್ ಟೈಮ್ ಅಲ್ಲಿ ಟೈಮ್ ಓವರ್ --

ಒಂದು ಗಿಫ್ಟ್ ಸೆಂಟರ್ ಇದೆ ಯಾರಿಗಾದ್ರೂ ನಮ್ಮ ಬರ್ತ್ ಡೇಗೆ ಗಿಫ್ಟ್ ಕೊಡತ್ತಿವಿ ಮ್ಯಾರೇಜ್ ಗಿಫ್ಟ್ ಕೊಡತ್ತಿವಿ ಅದೇ ಗಿಫ್ಟ್ ಗಳಿವೆ ಬೊಕ್ಕೆಗಳಿವೆ .

ಅಂಗಡಿ ಇದೆ ಅದ್ ಅಂಗಡಿಯಲ್ಲಿ ಚಿಪ್ಸ ಇವೆ ಎಲ್ಲಾ ರೀತಿಯಾದ ಕಾಲ್ ಇದುವೇ ಸ್ಟೂಡೆಂಟ್ಸ್ ಅಂದ್ರೆ ಮಕ್ಕಳು ಬರತ್ತಿದರೆ ಚಿಪ್ಸ್ ತೊಕೊತರೆ ಯಾರಿಗ್ ಏನ್ ಬೇಕ್ ಅದನ್ನು ತೊಗೊಲತ್ತಿದ್ದಾರೆ.

ಇದು ನಮ್ಮ ಗುಲ್ಬರ್ಗದಲ್ಲಿ ಬರುವ ಡಿಜಿಟಲ್ ತಾರಾಲಯ ಅದು ಸೈನ್ಸ್ ಸೆಂಟರ್ ಇದರಲ್ಲಿ ಒಳ್ಳೆಯ ಸೈನ್ಸ್ಸಿನ ಬಗ್ಗೆ ಮಾಹಿತಿ ಆಗಿದೆ ಸೈನ್ಸ್ ಸಿನ ಸಬ್ಜೆಕ್ಟ್ ಬಗ್ಗೆ ಮಾಹಿತಿ ಆಗಿದೆ ಇದು ಜಾಗವಾಗಿರೋದು ಸೈನ್ಸ್ ಸೆಂಟರ್ ನಲ್ಲಿ ಬರುತ್ತದೆ ಎಂದು .

ಪೆಟ್ರೋಲ್ ಪಂಪ್ ಇದೆ ಇದು ಸೇಡಂ ರೋಡ್ ಅಲ್ಲಿ ಬರುತ್ತಿರುವ ಮೇನ್ ರೋಡ್ ಅಲ್ಲಿ ಬರುತ್ತೆ ಪೆಟ್ರೋಲ್ ಪಂಪ್ ಇಲ್ಲಿ ಇದನ್ನ ಹೊಸದಾದ ನ್ಯೂವ ಆದ ಪೆಟ್ರೋಲ್ ಪಂಪ್ ಆಗಿದೆ ಇವಾಗ ಇದು ಅಂತ ಹೇಳಬಹುದು ಪೆಟ್ರೋಲ್ ಹಾಕೋದಕ್ಕೆ ಇಬ್ಬರ್ ಮನಷ್ಯರ್ ಇರತ್ತಾರೆ ಅವರು ನೈಟ್ ವರ್ಕಿಂಗ್ ಜಾಬ್ ಮಾಡ್ಲತ ಇದ್ದಾರೆ .

ಇದು ಒಂದು ಬರ್ಗರ್ ಅಂದಂಗೆ ತಿನ್ನೋದಕ್ಕೆ ಏನ್ ಏನ್ ಬೇಕಲ್ವಾ ಅದನೆಲ್ಲಾ ಇಟ್ಟಿದ್ದಾರೆ ಅದ್ರಲ್ಲಿ ಚಟ್ನಿ ಇದೆ ಅದರ ಜೊತೆ ಅದು ಏನೋ ಕೊಡತ್ತರೆ ಅದು ಕೂಡ ಇದೆ ಮೊಸರು ಹಾಕಿದ್ದಾರೆ ಎಲ್ಲಾ ಹಾಕಿ ಚನ್ನಾಗಿ ಮಾಡಿರೋ ದೋಸೆಯ ಮೇಲೆ ದೋಸೆಗೆ ಇದು ಮಾಡಿ .

ಈ ಕಡೆ ಒಂದ್ ಬ್ಯಾಂಕಿನಲ್ಲಿ ಎ.ಟಿ.ಎಂಸ್ಗಳು ಅದು ಎಲ್ಲಾ ಇದ್ರು ಇದು ಇದರೆ ಒಂದ್ ಗೋಲ್ಡ್ ಲೋನ್ ಒಂದಕಿನ ಒಂದ್ ಕೊಡೊ ಬ್ಯಾಂಕಗಳು ಇಲ್ಲಿ ಈ ಹಲವಾರು ರೀತಿಯ ಜನರು ಜನರು ಬಂದು ಲೋನ್ ತೊಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಹೇಳಬಹುದು .

ಈ ಲಿಕಿದ ಕಾಲದ ಇದನ್ನ ಲೈಫ್ ಟೈಮ್ ಅಲ್ಲಿ ಕಲ್ಲತ್ರೆ ಅದ್ರ ಮೇಲೆ ಗಡಿಯಾರ ಇದೆ ಇದ್ರಲ್ಲಿ ಟೈಮ್ ಕೂಡ ಪುರ ಹೇಳುತ್ತಿರುತ್ತದೆ ಅಂತ ಹೇಳಬಹುದು.

ಎಲ್ಲಾ ಹಾಕಿ ಕನ್ಸ್ಟ್ರಕ್ಷನ್ ಮಾಡ್ಲಕತ್ತರ್ ಇನ್ನು ನಿಧಾನಕ್--